ಹಾಗೂ ಈ ಕಾಲೇಜು ಬಣ್ಣ ಬಳಿಯದೆ ಕಪ್ಪು ಕಪ್ಪಾಗಿದೆ.

ವೃತ್ತದಲ್ಲಿ ಅಹ್ ಭಾರತದ ಮ್ಯಾಪನ್ನು ಬಿಡಿಸಲಾಗಿದೆ ಹಾಗೂ ಯಾರೊ ಇಬ್ಬರೂ ಅದಕ್ಕೆ ಬಣ್ಣವನ್ನು ಬಳಿಯುತ್ತಿದ್ದಾರೆ.

ಇದು ಅಡ್ಕಸ್ ಮೆನ್ ಉಮೆನ್ಅಂಡ್ ಕಿಡ್ಸ್ ವೆರ್ ಎನ್ನುವಂತಹ ಬಟ್ಟೆ ಶಾಪ್ ಆಗಿದೆ ಹಾಗೂ ಇದನ್ನು ವಿದ್ಯುತ್ ದೀಪದಿಂದ ಅಲಂಕಾರ ಮಾಡಲಾಗಿದ್ದು.

ಹಾಗೂ ಬಟ್ಟೆ ಶಾಪ ಇನ ಎದುರ್ಗಡೆ ಅಹ್ ಬಟ್ಟೆಗಳನ್ನು ಅಹ್ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗೂ ಕೆಂಪು ಬಣ್ಣದ ಸೂಚನಾ ಫಲಕವನ್ನು ನಾವು ನೋಡಬಹುದು.